ಅಂದ್ರೆ ಇಲ್ಲಿ ಬಾಯಿದು ಬಗ್ಗೆ ಚಿಕಿತ್ಸೆ ಮಾಡಲಾಗುತ್ತದೆ .

ಎಂಡ್ ಇದು ಒಂದು ಪೀಸ್ಫುಲ್ಲ್ ಏರಿಯ ಇದೆ ಎಂಡ್ ಮರಗಳು ಇದಾವೆ .

ಎಂಡ್ ಇಲ್ಲಿ ಆಲ್ಮೋಸ್ಟ್ ಹಿಂದೂಸ್ ಅವರು ಬರ್ತಾರೆ .

ಕಲರ್ ಕಲರ್ ಫುಲ್ಲ ಡ್ರೆಸ್ಸಸ್ಸ್ ಇದಾವೆ.

ಇದು ಒಂದು ಪೆಟ್ರೋಲ್ ಬಂಕ್ ತರ ಕಣ್ಸ್ತಾ ಇದೆ .

ಇದು ಒಂದು ಪಿಚ್ಚರ್ ಇದೆ ಅದರಲ್ಲಿ ಮೋದಿ ಅವರ ಫೊಟೋಸ್ ಇದೆ .

ಇದು ಒಂದು ರೈವೆ ಸ್ಟೇಷನ್ ತರ ಇದೆ .

ಎನೊ ಒಂತರ ಗಣೇಶನಂದು ಪಿಚ್ಚರ್ ಇದೆ .

ಇದು ಒಂದು ಚರ್ಚ್ ತರ ಕಾಣ್ಸ್ತಾ ಇದೆ ಆ ಚರ್ಚಂದು ಹೆಸರು --

ಅಪ್ಟು ಸಿಕ್ಸ್ಟಿ ಪರ್ಸೆಂಟ್ ಓಫರ್ ಇರುತ್ತೆ.

ಅಂಡ್ ಇದ್ರಲ್ಲಿ ಎಲ್ಲ ತರದ ಒಂದು ಶಾಪಿಂಗ್ ಮಾಡಲಾಗುತ್ತದೆ .

ಇದು ಒಂದು ಟೆಂಪಲ್ ತರ ಕಾಣ್ಸ್ತಾ ಇದೆ .

ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ ಏನ್ ಮಾಡ್ಬೇಕ್ ಏನಂತ.